ಅದಿಕ್ಕ ದೂರ ಹೋಗ್ಬೇಕ ಟಿಕೆಟ್ ನಾಗ್ ಹೋಗ್ಬೇಕು ಬಸ್ ನಾಗ್ ಇದು ಟ್ರೈನ್ ದಗ್ ಹೋಗ್ಬೇಕ್ರಿ.

ತುಂಬಾ ಖುಷಿಯಾಗುತ್ತೆ ಅಂಥಲ್ಲಿ ಹೋದಲ್ಲಿ ನೀವು ಎಲ್ಲ ಹೋಗಿ. ನ ನಾನು ಹೋಗ್ಬೇಕು ಅಂತ ಆಸೆ ಆಗಿದೆ.

ಅವ್ ತವ್ ಇದರದ ಒಂದ ಕಟಿಂಗ್ ಬಂದವ ರೀ.

ನನ್ನ ಮದುವೆ ಕಾಲದಾಗ ರೀ ಚಾಟಾಮ್ ಬೊಲಿಕ್ ಮಾಡ್ಬಿಡ್ತಾವೆ ರೀ.

ನನ್ ಅಂತೂ ಬುಕ್ ಗೈಡ್ ಎಲ್ಲ ತಗೋತೀನಿ ರೀ ಎಲ್ಲಿಗೆ ಹೋಗಿ ಬುಕ್ ಬುಕ್ ಎಲ್ಲ ತೊಗೊಂಬರ್ಬೇಕಂದ್ರರಿ ಬುಕ್ ಪೆನ್ನು ಎಲ್ಲ ಸಿಗ್ತಾವ್ ರೀ ಅಲ್ಲಿ .